ಇಲ್ಲಿ ಸ್ಲ್ಯಾಪ್ ಹಾಕುವ ದೃಶ್ಯ ಕಾಣುತ್ತಿದೆ. ಈಗ ಸ್ಲ್ಯಾಪ್ ಹಾಕಿದರೆ ಏನೋ ಅನಿಸುತ್ತದೆ.

ಕಾರ್ ಡಿಕ್ಕಿ ಓಪನ್ ಆಗಿದೆ. ಗ್ಲಾಸ್ ಏನು ಆಗಿಲ್ಲ. ಹಾಗೆ --

ಅಲ್ಲಿ ಬಿಳಿ ಹೂವಿನ ಮಾಲೆ ಇದೆ ಹಾಗೆ ಮಧ್ಯೆ ಕೆಂಪು ಹೂವಿನ ಮಾಲೆ ಇದೆ ಹಾಗೆ ಚೆಂಡು ಹೂವಿನ ಮಾಲೆ ಇದೆ ಅದು ತುಂಬಾ ಚೆನ್ನಾಗಿದೆ ನೋಡಲು ಸುಂದರವಾಗಿದೆ.

ಅಲ್ಲಿ ಸ್ವಲ್ಪ ಜನ ಕೆಂಪು ಅಂಗಿ ಹಾಕಿಕೊಂಡು ರನ್ನಿಂಗ್ ಮಾಡ್ತಿದ್ದಾರೆ ಹಾಗೆ ಇಬ್ಬರು ನೀಲಿ ಅಂಗಿ ಹಾಕಿಕೊಂಡು ವಾಕಿಂಗ್ ಮಾಡ್ತಿದ್ದಾರೆ ಹಾಗೆ--

ಇದು ಒಂದು ಪ್ರದೇಶ ತುಂಬ --

ಫೋಟೋ ಬ್ಲರ್ ಆಗಿ ಕರ್ ಆಗಿ ಇದೆ ಬಿಳಿ ಮತ್ತು

ನೀಲಿ ಕಲರಿಗೆ ಮೇಲ್ಗಡೆ ಸುಮಾರು ಲೈಟ್ಗಳಿಗೆ ಹಾಗೆ ಟೇಬಲ್ ಕಾಣುತ್ತಿದೆ.

ಎರಡು ಚೇರ್ ಗಳು ಕೂತಿದ್ದ ರೀತಿ ಕಂಡು ಬರುತಿದೆ. ಹಾಗೆ ಒಂದು ಚೇರ್ ಆಫೀಸ್ ರೂಮ್ ಯಲ್ಲ ಕಂಡು ಬರುತಿದೆ. ಪಿಂಕ್ ಕಲರ್ ಗೋಡೆ ಇದೆ.

ಹಾಗೆ ಕಂಬಗಳು ನಿಂತಿವೆ ಹಾಗೆ ಮೋಡ ಅಹ್ ನೀಲಿ ವಾತಾವಾರಣ ಸೂಚಿಸುತ್ತದೆ ಹಾಗೆ ಮನುಷ್ ಯಾರು ಪ್ಯಾಸ್ಸೇನ್ಜ್ರ್ಸ್ ಇಲ್ಲ.

ಹಂಗೆ ಬಿಳಿ ಕಲರ್ ಸ್ಲಾಬ್ ಇದೆ ಮತ್ತು ಎರಡು ಫ್ಯಾನ್ ಬಿದ್ದಿವೆ.

ಇದನ್ನು ನೋಡಿದರೆ ಆಕಾಶ್ ಮೇಕ್ ಆ ಮೂವ್ ಟಾವರ್ಡ್ಸ್ ಸಕ್ಸಸ್ ಅಂತ ಗೊತ್ತಾಗುತ್ತದೆ.